ವ್ಯಕ್ತಿಗಳು ತಲೆ ಮೇಲೆ ಟವಲ್ ಸುತ್ತಿರುವುದನ್ನು ಕಾಣಬಹುದು.

ಹಾಗೆ ಹಲವಾರು ಬೋರ್ಡ್ ಗಳಿದಾವೆ ಅವನ್ನು ಸಹ ಕಾಣಬಹುದು.

ಮತ್ತೆ ಗೇಟನ್ನು ಕಾಣಬಹುದು ಹಾಗೆ ಗಿಡವನ್ನು ಕಾಣಬಹುದು.

ಅ ಇದರಲ್ಲಿ ನಾವು ಒಂದು ಶಾಪ್ ಅನ್ನು ಕಾಣಬಹುದು.

ಹಾಗೆ ಒಂದು ಲೈಟ್ ಅನ್ನು ಕಾಣಬಹುದು ಮತ್ತೆ ಒಂದು ಚಿಕ್ಕ ಟೇಬಲ್ ಕಾಣಬಹುದು.

ಹಾಗೆ ಒಂದು ಬಕೆಟ್ ಅನ್ನು ಕಾಣಬಹುದು.

ತ್ತೆ ಬೋರ್ಡ್ ಗಳನ್ನು ಸಹ ಕಾಣಬಹುದು.